ಬಾಕ್ಸ್ ಗಳು ಎಲ್ಲ ರೀತಿಯ ಸ--

ಹೌಸ್ ಆಫ್ ಮ್ಯೂಸಿಕ್ ಎಂದು ಬರೆದಿರುವುದು.

ಅಲ್ ನಿಂತಿದ್ದಾಳೆ ಸ್ಟೇಜ್ ನ ಬಳಿ.

ನೀರಿನ ವಾಟರ್ ಕೂಡ ಅದು ಕಾಣಿಸುತಿದೆ.

ನೈನ್ ಓನ್ ಸಿಕ್ಸ್ ಫೋರ್ ಜೀರೋ ಡಬಲ್ ಫೋರ್ --

ಶಾಪ್ ನಂಬರ್ ಫೈವ್ ವನ್ ಎ_ಪಿ_ಎಂ_ಸಿ ಯಾರ್ಡ್ ಮೋತಿ--

ಹಾಗೆ ಒಂದು ಕಿರಣ ಅಂಗಡಿ ಕೂಡ ಕಾಣಿಸುತ್ತಿದೆ.

ಹೂ ಹಾಗೆ ಅದರ ಮೇಲೆ ಒಂದೊಂದರ--

ಮತ್ತೆ ಇಲ್ಲಿ ಒಂದು ಅತ್ಯಂತ ದೊಡ್ಡದಾದ ಬಿಲ್ಡಿಂಗ್ ಕಾಣು ಕಂಡುಬರುತ್ತಿದೆ.

ಶಾಲೆ ಏನೋ ಒಂದು ಇದ್ದಿರುವುದು ತರ ಕಾಣಿಸುತ್ತಿದೆ.

ಮತ್ತು ದೊಡ್ಡ ದೊಡ್ಡ ಮರಗಳು ಕಾಣಿಸುತ್ತವೆ.